ನಾವು ಶೋಪ್ಗೆ ಹೋದ್ವಿ ಅಂದ್ರ ನಮಿಗ್ ಏನ್ ಬೇಕು ಎಲ್ಲ ತರಹದ ಮೆಟೀರಿಯಲ್ಸ್ ಏನ್ ಮಾಡ್ತವು ಸೋಪ್ ಬ್ರಷ್ ಪೇಸ್ಟ್ ಪೆನ್ನು ಬುಕ್ ಪೆನ್ಸಿಲ್ .

ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಮಾಲ್ ಗೆಲ್ಲ ಶ್ರೀಮಂತರು ಏನ್ ಇರ್ತಾರಪ್ಪ ಅಂತಂದ್ರ ಹೋಗ್ತಿರ್ತಾರ.

ಏನಪ್ಪಾ ಅಂತಂದ್ರ ಇನೊಬ್ಬ ಬುದ್ದಿವಂತ ಪ್ರಾಣಿ ಆಗ್ಯಾನ.

ಅವರೇನಪ್ಪಾ ಅಂತಂದ್ರ ಮೀನುಗಳನ್ನ ಏನ್ ಮಾಡ್ತಾ ಇರ್ತಾರಪ್ಪ ಅಂತಂದ್ರ--

ನಾನೀಗ ಗಾರ್ಡನ್ ಅಂದ್ ತಕ್ಷಣ ನೆನಪ್ ಆಗೋದ್ ಏನಪ್ಪಾ ಅಂತ ಅಂದ್ರ ನವಿಲು.

ನಾವು ಮೈಸು ಜು ಇರ್ಬಹುದು. ಆಮೇಲೆ ಇಲ್ಲಿ ಆಕಡೆ ಏನಪ್ಪಾ ಅಂತ ಅಂದ್ರೆ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತವು ಇರ್ತವು.

ಈ ಪಾಟ್ಗಳಿಗೆ ನೀರ್ ಹಕ್ದಾಗ ಅಷ್ಟೇ ಏನಪ್ಪಾ ಅಂತಂದ್ರೆ ಬೆಳಿತವು.

ಇವು ನೋಡಿನೇ ನಮ್ಮ ಬಹಳ ಸುಂದರವಾಗಿ ಇರ್ತವು.

ಪ್ರಾಣಿಗಳು ಒಂದ್ ಒಂದ್ಸರಿ ಏನಪ್ಪಾ ಮಕ್ಕಳ್ ತರ ಕಣ್ತಿರ್ತಾವು.

ತಮಿಗೆ ಯಾವ ತರ ಬೇಕೋ ಅತರ ಏನ್ ಮಾಡ್ತವಪ್ಪ ಅಂದ್ರೆ ಖುಷಿ ಖುಷಿಯಾಗಿ ಇರ್ತವು.

ತಮ್ಮ ಗೆಳೆಯರೊಂದಿಗೆ ಏನ್ ಮಾಡ್ತವಪ್ಪ ಅಂತಾದ್ರ ಇವು ಆಟವನ್ನ ಅಡ್ತ ಅಲ್ಲಿಗೆ ಇಲ್ಲಿಗೆ ಜಂಪ್ ಗಿಂಪ್ ಮಾಡ್ತಾ ಇರ್ತಾರ.

ನಮ್ಗೇನಪ್ಪಾ ಅಂತಂದ್ ದೇವ್ರಿಗೆ ಅಂತಂದು ನೆನ್ಪಿಡುವಷ್ಟು ನಮಿಗೇನಪ್ಪಾ ನೆಮ್ಮದಿ ಏನ್ ಮಾಡತೈತಿ ನೆನ್ಪತತಿ .

ನಾವು ದೇವಸ್ಥಾನಕ್ ಹೋದ್ವಿ ಅಂತಂದ್ರ ಅಂದ್ರೆ ಏನ್ಮಾಡ್ತೇವಪ್ಪ ಅಂತ ಅಲ್ಲಿ ಏನ್ ಮಾಡ್ತೇವೆ ದೇವ್ರೇ ನಮಗೆ ವಿದ್ಯಾ ಬುದ್ದಿ ಕೊಡು ನಮಿಗೇನ್ ಮಾಡ್ತೀವಿ --

ಯೂನಿವರ್ಸಿಟಿ ಎಲ್ಲ ಏನಪ್ಪಾ ಅಂತಂದ್ರ ಇತರ ಗಾರ್ಡೆನ್ಗಳು ಏನ್ ಮಾಡ್ತವು ಇರ್ತವು.

ಮಕ್ಕಳಂದ್ರೆ ಯಾರಿಗ್ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗು ಇಷ್ಟ.

ಇದನ್ನ ನೋಡಿದ್ ತಕ್ಷಣ ನಮಿಗೆನ್ ನೆನಪ್ ಅಕತಪ್ಪ ಅಂತಂದ್ರ ಜಿಮ್ ಜಿಮ್ ನೆನಪ್ ಆಕತಿ.

ಜಿಮ್ ಯಾಕ ಹೋಕರ ಅಪ್ಪಾ ಅಂತಂದ್ರ ಎಲ್ಲರು ತಮ್ಮ ಬೋಡಿಯನ್ನ ಫಿಟ್ನೆಸ್ ಮಾಡಕ್ ಹೋಕರ.

ಇಲ್ಲಿ ಏನಪ್ಪಾ ಅಂತಂದ್ರ ಗಾಡಿ ಐತಿ ಈ ಗಾಡಿ ಏನ್ ಮಾಡ್ತವಪ್ಪ ಅಂತಂದ್ರ --

ಹಮ್ಮ್ ನಾಲ್ಕು ಗಾಲ್ ಇರ್ತವು ಒಬ್ಬನ್ ಏನ್ ಮಾಡ್ತಾನ ಡ್ರೈವರ್ ಇರ್ತಾನ.

ನಾವ್ ಏನ್ ಮಾಡ್ತೇವಪ್ಪ ಅಂತಂದ್ರ ನಮಿಗ್ ಎಲ್ಲಿಗೆ ಹೋಗ್ಬೇಕಂತಂದ್ರ ಫಸ್ಟ್ ಏನ್ ಬೇಕಪ್ಪ ಅಂತಂದ್ರ --

ನಮಿಗೆ ಇದನ್ನ ನೋಡಿದ್ರೆ ಏನ್ ನೆನ್ಪ್ ಅಕತಪ್ಪ ಅಂತಂದ್ರ --

ಇವ್ರೆಲ್ಲ ಏನ್ ಮಾಡ್ತಾರಪ್ಪಾ ಅಂತಂದ್ರ ತಮಿಗೆನ್ ಬೇಕು ಅವ್ನೆಲ್ಲಾ ಏನ್ ಮಾಡ್ತಾರಾ ಇದ್ ಮಾಡ್ತಿರ್ತಾರ.

ಇದನ್ನ ನೋಡಿದ ಕುಡ್ಲೆ ಏನಪ್ಪಾ ಅಂತಂದ್ರೆ ಮಾರ್ಕೆಟಿಂಗ್ ಜೊತೆ --

ಆಮೇಲೆ ಏನಪ್ಪಾ ಅಂತಂದ್ರ ಈ ಬೂಕ್ಸ್ ತಕೊಂಡು ಏನ್ ಮಾಡ್ತೀವಿ ದೊಡ್ಡ್ ದೊಡ್ಡ್ ಎಕ್ಸಾಮ್ಸ್ ಎಲ್ಲ ಪಾಸ್ ಆದ್ವಿ ಅಂತಂದ್ರ ನಾವು ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಏನ್ ಮಾಡಬಹುದು ವರ್ಕ್ ಅನ್ನು ಅನ್ನು ಮಾಡ್ಬಹುದು.

ಬೆಳೀತಾ ಇರ್ತಿದ್ವಿ ನಾವು ನಮ್ಮ ತಂದೆ ತಾಯಿಗೆ ಎಲ್ಲ ಏನ್ ಮಾಡ್ತೇವಪ್ಪಅಂತ ಅಂದ್ರೆ --

ನಾವು ಕೊಲೆಜ್ ಹೋಗಾಮುಂದ ಏನ್ಮಾಡ್ತಿದ್ವಿಪ್ಪಾ ಇಂತ ಟೇಬಲ್ ಮೇಲೆಲ್ಲಾ ಕುತ್ಕೊಂತಿದ್ವಿ ಹೊರಗ್ ಗಾರ್ಡನ್ ಅಲ್ಲಿ ಆಟ ಆಡ್ತಿದ್ವಿ.

ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ಮುಂದೆ ಎರಡು ಬೈಕ್ ನಿಂತವು ಆಮೇಲೆ ಎರಡ್ ವೆಹಿಕಲ್ಸ್ ಆದವು ಹೋಗಾಕ .

ಇದೇನಪ್ಪ ಅಂತಂದ್ರ ಆಟೋ ಸ್ಟಾಂಡ್ ಮೋಟರ್ಸ್ ಇಂದ್ --

ದುಡ್ಡಿಗೆ ಅಂತಂದು ಇಸ್ಟಿಟ್ ಟ್ರಿಪ್ ಅಂತಂದು ಮಾಡ್ತಾ ಇರ್ತಾರಪ್ಪ ಹೊಡಿತಾ --

ತಮ್ಮ ಬೇಡಿಕೆಗಳನ್ನ ಎಲ್ಲವನ್ನ ಏನ್ಮಾಡ್ತಾರಪ್ಪ ಅಂತಂದ್ರ ಈಡೇರಿಸ್ಕೊಂತರ ಇತರ ಏನ್ ಮಾಡಬಹುದು ನಾವೆಲ್ಲ ನೋಡಬಹುದು ಇಲ್ಲಿ.

ಯಾವುದೇ ತರನಾದ ಒಂದು ಟ್ರಾಫಿಕ್ ಇಲ್ಲದೆ ಆತರ.

ನೀರೊಳೊಗೆ ಆಟ ಆಡಾಕ ಆಮೇಲೆ ನೀರೊಳೊಗೆ ಸ್ವಿಮ್ ಮಾಡೋದು.

ಏನಪ್ಪಾ ಅಂತ ಅಲ್ಲಿ ಇಲ್ಲಿ ವಾಟರ್ ಪಾರ್ಕ್ ಅವು ಇವು ಅಗ್ಯವು ಅಲ್ಲೆಲ್ಲ ಯೂನಿವರ್ಸಿಟಿ ಮೆಂಬರ್ಸ್ ಅಲ್ಲಿ ಹೋಗ್ತಿರ್ತರ.